ಅಕ್ಕ ಪಕ್ಕದಲ್ಲಿ ಒಳ್ಳೆ ಒಳ್ಳೆ ಮನೆ ಕಾಣುತ್ತಿದೆ ಒಳ್ಳೆ ಹಳ್ಳಿ ಕಾಣುತ್ತಿದೆ.

ಆಹ್ಹ್ ಬ್ಯಾಂಕಿ ನ ಮುಂದುಗಡೆ ತುಂಬ ಗಾಡಿಗಳನ್ನು ನಿಲ್ಲಿಸಿ ನಿಲ್ಸಿದ್ದಾರೆ

ಮತ್ತೆ ಅದರ ಮುಂದುಗಡೆ ನಾವು ಗೇಟ್ ಅನ್ನು ನೋಡಬಹುದು ರಸ್ತೆಯನ್ನು ನಾವು ಕಾಣಬಹುದು .

ಅದರ ಹಿಂದೆ ಗಡೆ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೂ ನೋಡಬಹುದು.